ಇದು ಹೇರ್ ಕಟಿಂಗ್ ಶಾಪ್ ಅಂತ ಹೇಳಬಹುದು. ಒಬ್ಬ ವ್ಯಕ್ತಿ ಆಹ್ ಕೂತಿದ್ದಾನೆ ಅವನ ಹೇರ್ ಕಟಿಂಗ್ ಗಳನ್ನು ಕಟ್ ಮಾಡುತ್ತಿದ್ದಾರೆ. ಅದು ಅಲ್ಲದೆ ಫ್ಯಾನ್ ಕಾಣಿಸ್ತಾ ಇದೆ ಮತ್ತೆ ಲೈಟ್ಗಳು ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ತಿದಾವೆ.